ಇದು ಡಾಂಬರ್ ರೋಡು ಹಾಗೆ ಇದು ಅ ರಾ ಶಿರೂರು ಅಗಸೀ ಇಲ್ಲೀ ಒಂದ್ ನಿ ಗಾಡಿ ಹೋಗ್ತಾ ಇದೆ.

ಇದು ಕರ್ನಾಟಕ ಹೈ ಸ್ಕೂಲ್ ಕಿಲ್ಲಾ ಧಾರವಾಡ ಕನ್ನಡ ಮೀಡಿಯಂ ಕರ್ನಾಟಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದು ಇಲ್ಲಿ ಇಲ್ಲಿ ಯಾವುದೋ ಒಂದು ಹಕ್ಕಿ ಅಂದ್ರೆ --

ಹಾಗೆ ಇದು ಬಹಳ ಶುಭ್ರವಾಗಿ ಕಾಣತ್ತಾ ಇದೆ ಇಲ್ಲಿ ಎಲ್ಲಾರು ಜಿಮ್ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ ಅಂತ ಕಾಣಸುತ್ತೆ.

ಹಾಗೆ ಒಬ್ಬ ಯುವತಿಯು ಕೈಯಲ್ಲಿ ಡಂಬಲ್ಸ್ ಹಿಡಿದುಕೊಂಡು ನಿಂತಿದ್ದಾಳೆ ಆಹ್ ಬಾಜು ಫೋಟೋ ದಲ್ಲಿ ಹಕ್ಕಿ ಹಾರಾಡುವುದು ಕಾಣುತ್ತಾ ಇವೆ.

ಕೆಲವು ಗದ್ದೆಗಳಲ್ಲಿ ರೈತರು ಕೈ ಕೆಸರು ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ ಕೆಲವರು ರೈತರು ಯಾವುದೇ ಕೆಲಸ ಮಾಡ್ತಾ--

ಇದು ನೀರಿನ ಸಮುದ್ರ ಅಂತ ಕಾಣುತ್ತೆ ಇಲ್ಲಿ ಹಚ್ಚ ಹಸಿರು ಗಿಡಗಳಿವೆ ಹಾಗೂ ಹಿಂದೆ ಅಹ್ ಬೊಟ್ ಗಳಿದೆ .

ಇದು ವಾದ್ಯ ಸಂಗೀತ ವಾದ್ಯಗಳ ಆ ತರಬೇತಿ ಅನ್ಸತ್ತೆ ಎಲ್ಲರೂ ಗಮನವಿಟ್ಟು ಸಂಗೀತವನ್ನು ಕೇಳ್ತಾ ಇದ್ದಾರೆ ಇಬ್ಬರು ಹುಡುಗರು ಬಾರಿಸ್ತಾ ಇದ್ದಾರೆ.

ಇದು ಹಲವಾರು ಇದು ಅಂಗಡಿ ದಿನಸಿಗಳು ಇದು ಸಂತೆ ಹಾಗೂ ಇಲ್ಲಿ ಹೂವುಗಳು ಹಾಗೂ ಎಲ್ಲವೂ ಸಿಗ್ತವಂತ ಕಾಂತದ ಸ್ಟೇಷನರಿ ಇದು.

ಇಲ್ಲಿ ಕೆಂಪು ಹೂ ಇದೆ ಇಲ್ಲಿ ಹಳದಿ ಹು ಇದೆ ಹಾಗೆ ಕೇಸರಿ ಹು ತುಂಬಾ ಚೆನ್ನಾಗಿದೆ ಹಾಗೆ ಕೆಳಗಿಟ್ಟುತಕ್ಕಂತಹ ಹು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ.

ಇದು ರೈಲ್ವೆ ಇದು ಬಹಳ ದೊಡ್ಡದಾಗಿದೆ ಇಲ್ಲಿ ಮೀನುಗಳು ಸಿಗ್ತಾ ಇರ್ತವೆ.

ಇದು ಯಾವುದೋ ಒಂದು ಆಫೀಸ್ ಅಂತ ಕಾಣುತ್ತೆ ಅಲ್ಲಿ ಆಫೀಸ್ ಗೆ ಒಂದೊಂದ್ಕಕು ಒಂದೊಂದು ಛೇರ್ ಗಳಿವೆ ಹಾಗೂ ಅಲ್ಲಿ ನೀಲಿ ಪರದೆ ಇದೆ ಹಾಗೂ ಅಲ್ಲಿ ಯಾವುದೋ ಒಂದು ದೇವರ ಫೋಟೋ ಇದೆ.

ಒಂದು ಕನ್ನಡಿಯನ್ನು ಇಡಲಾಗಿದೆ ಇದು ಇದನ್ನು ನೋಡುತ್ತಾ ಇದ್ದರೆ ಸಲೂನ್ ಅಂಥಾ ಕಾಣಿಸುತ್ತದೆ ನನಗೆ ಇದು ಮಾತ್ರ ನೋಡಲು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ.

ಇದು ಹೂವಿನ ತೋಟ ಇಲ್ಲಿ ಹೂ ಬಹಳ ತುಂಬಾ ಚೆನ್ನಾಗಿವೆ ಹಾಗೆಯೇ ಬಿಳಿ ಹೂ ಉಮ್ ಪಿಂಕ್ ಹೂ ಹಳದಿ ಹೂ ಹಾಗೂ ಬಹಳ ಇನ್ನಿತರೇ ಹೂಗಳಿವೆ.

ಹಾಗೂ ಯಾವುದೋ ಒಂದು ಆಸನವನ್ನು ಆ -ಆ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ ಹಾಗೂ ಇದು ಬ್ಲಾಕ್ ಕಲರ್ ಬಟ್ಟೆ ಇದೆ ಹಿಂದೆ .

ಅದು ಒಂದು ಪೈಪ್ ಕಾಣಿಸುತ್ತಾ ಇದೆ ಇದು ನಜಲ್ ತಿರುಗುತ್ತಿದೆ ಇದು ಆ ತುಂಬಾ ನೋಡಲು ತುಂಬಾ ತುಂಬಾನೇ ಸುಂದರವಾಗಿದೆ.

ಇಲ್ಲಿ ಹಸಿರು ಹಾಗೂ ಯಲ್ಲ ತರಹದ ಬಣ್ಣ ದಿಂದ ಕುಡಿರುಂತಹ ಮಂಟಪ ಇದು ಇದು ತುಂಬಾ ಚನಾಗ್ ಇದೆ.

ಇದು ಒಂದು ಕಾರು ನಿಲ್ಲಿಸಿದೆ ಆ ಕಾರಿನಲ್ಲಿ ಎರಡು ಗೊಂಬೆಗಳಿವೆ ಹಾಗೂ ಅನ್ನು ಇನ್ನೊಬ್ಬ ಯುವಕನು ನೋಡ್ತಾ ಇದ್ದಾನೆ .

ಇದು ಹಚ್ಚ ಹಸಿರಾದ ಕಾಡು ಇಲ್ಲಿ ಯಾವದೆ ಒಂದು ಪಾರ್ಕ್ ಇದ್ ಇಲ್ಲಿ ಹಿಂದೆ ಗುಡ್ಡಗಳಿವೆ ಇಲ್ಲಿ ಒಂದು ಲಿಂಟೈನ ಕಂಬವಿದೆ ಹಾಗೆ --

ಇದು ಪುರಾತನ ಧರ್ಮದ ಆಹ್ಹ್ ಇದು ಶಿಲಾಯುಗ ಇಲ್ಲಿ ಶಿಲೆಯನ್ನು ಕೆತ್ತಲಾಗಿದೆ ಹಾಗೆ ಒಂದು ಶಿಲೆಯು ಇಲ್ಲಿ ಕನ್ನು --

ಹಾಗೆ ಅವನು ಪೆಟ್ರೋಲ್ ಸುರಿತಾ ಇದಾನೆ ಪೈಪ್ ನಿಂದ ಬಕೆಟ್ ಗೆ